ಈ ಕಟಿಂಗ್ ಅಂಗಡಿ ಒಳಗಡೆ ಎರಡ್ ಕುರ್ಚಿ ಆದವು.

ನಾವು ಇದ್ರ್ ಒಲ್ಗಡೆ ಒಂದು ಪುಟ್ಟ ಗುಡಿಸ್ಲನ್ನ ನೋದಕುತೀವಿ ಈ ಗುಡುಸ್ಲಾನ್ನ ಡೆಕೋರೇಷನ್ ಮಾಡಿದ್ದಾರೆ.

ನಾವು ಈ ಚಿತ್ರದೊಳ್ಗಡೆ ಒಬ್ಬ ಫೋನ್ ಒಳಗಡೆ ಮಾತಾಡಕ್ಕ್ ಕೂತಿರೋದನ್ನ ನೋದಕತೀವಿ. ಇವ ಫೋನ್ ಒಳಗಡೆ ಮಾತಾಡಕುಂತಾನ.

ಅದನ್ನ ಒಬ್ರ್ ಯಾರೋ ಫೋಟೋ ಹೊಡ್ಕಂಡನ ಮತ್ ಇವ ಇಲ್ಲಿ ಅಂಡ್ಗಿ ಒಲ್ಗಡೆ ಕಿರಾಣಿ ಅಂಗ್ಡಿ ಒಳಗಡೆ ಕುತ್ಕೊಂಡನ.

ಇವಾಗ ನಾವು ಇಲ್ಲೊಂದು ಕೋಟೆಯನ್ನ ನೋಡಕುತದ್ವಿ ಈ ಕೋಟೆ ಒಂದು ದೊಡ್ಡ ದ್ವಾರ ಬಾಗಿಲನ್ನು ಹೊದೈತಿ ಈ ದ್ವಾರ ಬಾಗಿಲು ಒಲ್ಗಡೆ ನಾವು ಹೋಗ್ಬಹುದು ಮತ್ತೆ ಈ ಕೋಟೆ ಒಳಗಡೆ ಗೋಪುರ ಅಯ್ತಿ.

ಈ ದೇವಸ್ಥಾನ ಅಹ್ ದಲ್ಲಿ ತುಂಬಾ ಹೂವು ಗಳಿದೆ.

ಇದ್ರ್ ಒಲ್ಗಡೆ ನಾವು ಒಂದು ಸೂಪರ್ ಮಾರ್ಕೆಟ್ ಅನ್ನ ನೊಡೊಕೊಂತಿವಿ.

ಈ ಸೂಪರ್ ಮಾರ್ಕೆಟ್ ಎಷ್ಟ್ ಅಹ್ ಚಲೋ ಅಯ್ತಿ ಅಂದ್ರೆ ಇದನೆಲ್ಲ ಪುರ ಯಲ್ಲೋ ಕಲರ್ ಇಂದ ಡೆಕೋರೇಷನ್ ಮಾಡ್ಯಾರ.

ಈ ಸೂಪರ್ ಮಾರ್ಕೆಟ್ ಇರೋದ್ರಿಂದ ಜನಗಲ್ಗೆ ಬಾಳ ಅಂಕುಲವಾಗತ್ತೆ.

ಈ ಫಿಲಂ ಥೀಯೇಟರ್ ಒಳಗಡೆ ಎಲ್ಲ ಏನ್ ಮಾಡ್ತಾರಂದ್ರೆ ಫಿಲಂ ಅನ್ನ ಹಾಕ್ತಾರೆ.

ಈ ಬಿಲ್ಡಿಂಗ್ ಗಿಗೆ ಯಲ್ಲೋ ಕಲರ್ ಪೇಂಟಿಂಗ್ ಅನ್ನು ಮಾಡಿಸಿದ್ದಾರೆ.

ಇದ್ರ ಒಲ್ಗಡೆ ನಾವು ಒಂದು ನೀಲಿ ಆಕಾಶವನ್ನ ನೋಡಕತಿದ್ವಿ.

ನಾವು ಈ ಚಿತ್ರದಲ್ಲಿ ಒಂದು ಸ್ಕೂಲ್ ಅನ್ನ ನೋಡಕುಂತಿದ್ವಿ ಈ ಸ್ಕೂಲ್ ಬಾಳ ದೊಡ್ಡದ್ ಅಯ್ತಿ ಮತ್ ಅಂದ್ರ ಈ ಸ್ಕೂಲ್ ಎದ್ರ್ ಗಡೆ ವ್ಯನನ ವ್ಯಾನ ನಿಂತಾತೈತಿ ಈ ವ್ಯಾನ್ ಏನ್ ಮಾಡತೈತಿ ಅಂದ್ರೆ ಶಾಲಾ ಮಕ್ಕಳನ್ನ ಮನೆ ಇಂದ ಸ್ಕೂಲ್ಗ್ ಕರ್ಕ ಬರೋದು ಮತ್ತು --